ನಿಜ, ನೋಡಿ ನಿಮ್ಮ್ ಹತ್ರ ಈವಾಗ ಮಾತಾಡ್ದೆ ಎಷ್ಟು ಆಯ್ತು, ನನ್ನ್ phone ಒಂದ್ ಹಾಳಾಗಿತ್ತು.

phone ಮತ್ತೆ ಇಲ್ಲದಿದ್ದರೆ ಎಂತ ಗೊತುಂಟಾ, ಹುಚ್ಚ್ ಹಿಡಿತದೆ , ಅಂದ್ರೆ ಎಲ್ಲರಿಗು phone ಅಲ್ಲೇ ಎಂತಾದ್ರೂ news ಇದ್ರೆ ಪಕ್ಕ ಹೇಳಿಕ್ಕಾಗ್ತದೆ, ಆ ಎಂತಾದ್ರೂ ಅಂದ್ರೆ ಪಕ್ಕ ಆ ಆ. ತೆಕೊಳುದೇ phone ಅಲ್ಲ ಎಲ್ಲರಿಗೂ communication ಮಾಡುದು.

ಆ ಹಾಗೆ mobile ಇರ್ಲಿಕ್ಕ್ಹೋಗಿ ಒಳ್ಳೆ ಆಯ್ತ್, ಎಲ್ಲ ರೀತಿಲ್ಲು ಒಳ್ಳೆ ಆಗ್ತಾ ಉಂಟಲ್ವ. ಹಾ, ಒಳ್ಳೇದೇ. ಹು ನ ಈಗ್ ನನ್ನ್ ಮಗ ಮೊಬೈಲಿಗ್‌ ಕಾಯ್ತಾ ಇದಾನೆ ಯಾವಾಗ್ ಕೊಡ್ತಾರೆ. ಕೊಡ್ತಾರಂತಾ, ಅವರಿಗೆ ಕಾಲಿ ಆಡುವದ್ದೂ, YouTube ಬದ್ದು ನೋಡ್ತಾರಲ್ಲ game ಎಲ್ಲ.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 ಮತ್ತೇ ಅವ್ರಿಗೆ ಊಟಸ ಉಂಟಲ್ಲ mobile ನೋಡಿಯೇ ಹೋಗ್ತದೆ ಬೇಗ ಬೇಗ finish ಮಾಡ್ತೇವೆ . ಅದ್ ಹೌದು, ಅದ್ ಒಂದು ಊಟ ಮಾಡ್ಲಿಕ್ಕೂಸ ನಮ್ಗೆ ಕೆಲ್ಸ ಸ್ವಲ್ಪ ಕಮ್ಮಿ ಆಗಿದೆ ಈಗ. ಹೌದ್ ಹೌದು , ಈಗ mobile ಮತ್ತೆ ಇದ್ ಉಂಟಲ್ಲ, ಅದು ಹೇಗೆ ಚಾಲು ಮಾಡ್ಬೇಕು, ಬಂದು ಮಾಡ್ಬೇಕು ಎಲ್ಲ ಚಿಕ್ಕ ಒಂದ್ ಎರಡು ವರ್ಷ ಮಗುವಿಗೆಸ ಗೊತ್ತುಂಟು. ಎಲ್ಲಿ ಎಂತ ಎಲ್ಲಿಗ್ ಹೋಗ್ಬೇಕು, ಎಂತ ಒತ್ತ್ಬೇಕು ಎಲ್ಲ, ಅಷ್ಟು sharp ಆಗಿದರೆ ಈಗಿನ generation ನಿಗೆ. ಇವಗ ನನ್ನ್ ಮಗ ಕಾಯ್ತಿದಾನೆ, ನಾನ್ ನಿಧಾನ ನಾನ್ ಮತ್ತೆ ಬೆಳಿಗ್ಗೆ ಮಾತಾಡ್ತಿನಿ ಅವ್ನ್ ಇಲ್ದಾಗ ಆಯ್ತಾ?

ಹಾ, voice ಗೊತ್ತಾಯ್ತು, ಆದ್ರೆ number save ಇರ್ಲಿಲ್ಲ.

ಮತ್ತೆ, ಏನ್ ಮಾಡ್ತಿದ್ದಿರಿ ಇವಾಗ? ನಾನೀಗ office ನಲ್ಲಿದ್ದೇನೆ ಎಂತ ವಿಶೇಷ, ಏನ್ call ಮಾಡಿದ್ದು? ಏನಿಲ್ಲಕ್ಕ, ಅಂದ್ರೆ ನಾವು last time ಒಂದು ಅಹ್ office ನಲ್ಲಿರುವಾಗ ಒಂದು trip ಗೆ ಹೋಗಿದ್ವಲ್ವಾ, ಮಡಿಕೇರಿಗೆ?

So ಅದಾದ್ಮೇಲೆ ನಾವು trip ಗೇನೆ ಹೋಗ್ಲಿಲ್ಲಲ್ವ, ಅಂದ್ರೆ ಈ lock down ಎಲ್ಲಾ ಬಂತು so ಹಾಗಾಗಿ ಮತ್ತೆ ಹೋಗ್ಲಿಕ್ಕಾಗಿಲ್ಲ ಅಲ.

ಹಾ okay ನಮ್ friend circle ಲಲ್ಲಿ ಒಮ್ಮೆ ಕೇಳುವ.

ಹೋಗುದಾ ಹೌದಾಲ್ವಾಂತ last time ತುಂಬ enjoyment ಆಗಿತ್ತಲ್ಲ ಮಡಿಕೇರಿಗೆ ಹೋಗಿ? ಹೌದಕ್ಕ ಅದೇ ಇನ್ನೊಂದ್ಸಲ ಆ enjoyment reback ಬೇಕಲ್ವಾ ನಮ್ಗೆ? So ಅದಕ್ಕೆ ನಾವೊಂದ್ಸಲ ಹೋಗುವನಾಂತ. ಹೌದು, ಅದು lockdown ಗಿಂತ ಮುಂಚೆ ಹೋದದ್ದಲ್ಲ, ಆದ್ಮೇಲೆ ಎಲ್ಲೀಸ ಹೋಗ್ಲಿಕ್ಕೆ ಸಿಗ್ಲಿಲ್ಲ.

ಹೌದು ಇವಾಗ weather ಕೂಡ ಒಳ್ಳೇದಿದೆ ಅಹ್ morning ಸ್ವಲ್ಪ cold cold ಆಗಿ ಒಳ್ಳೆದಿದೆ ಅಲ್ವಾ weather .

ಹೋದ್ರೆ ಅಲ್ಲಿ ಕೂಡ ನಮ್ಗೆ ಒಂದ್ ಸ್ವಲ್ಪ enjoy ಮಾಡ್ಲಿಕ್ಕಾಗ್ಬೋದು so ಹಾಗಾಗಿ. Okay plan ಮಾಡುವ ಪೂರ್ಣಿಮಾ. golden temple ಅದೆ ಅಲ್ವಾ park . ಅಲ್ಲಿಗೆಲ್ಲ ಹೋದದ್ದಲ್ವಾ ಅಲ್ಲಿಗೆ ಹೋಗಿ ಬರುವ ಈ ಸಲಸ. ಹಾ ಹೋಗ್ವಾ ಹೋಗುವ ಮತ್ತೆ ನೆನಪಿದ್ಯಾ ನಿಮ್ಗೆ last time memories ಯಾವ್ ತರ ಇತ್ತು ಅಂತಾ?

ಹಾ, ಅದೇ early morning ಬೇಗ ಎದ್ದು ಹೋದದ್ದಲ್ಲ? ಹೋದದ್ದು office ಅಲ್ಲೆಲ್ಲ ಒಟ್ಟಾಗಿ.

ಹೌದು bus bus ಮಾಡ್ಕೊಂಡ್ ಹೋದದ್ದು, ಒಂದು ಎಷ್ಟು ಜನ ಇದ್ವಿ ನಾವು forty to fifty members ಇರ್ಲಿಲ್ವಾ? ಹೌದು ಹ್ಮ್ return ಬರುವಾಗಸ ತುಂಬಾ late ಆಗಿತ್ತಲ್ಲಾ? ಹೌದು ಹೌದು ಮನೆಯಲ್ಲಿ ಸುಮ್ನೆ ಬೈದಿದ್ರು . ಹೌದು, ಆಮೇಲೆ last ಬರ್ವಾಗಸ ನಮ್ದು plan ಸ change ಆಗಿತ್ತಲ್ಲಾ?

Swimming pool ಏನಾ ಇತ್ತಲ್ಲ, resort ತರ ಅಲ್ಲಿ ಸ್ವಲ್ಪ time ನಮ್ದು ಹೋಗಿತ್ತು but ತುಂಬಾ enjoyment ಆಗಿದ್ದು ಅಲ್ಲಿಯೇ ನಮ್ಗೆ ಆ place ಅಲ್ಲೇ ಅಲ್ವಾ? ಹೌದು but ನಮ್ದು last time plan ಯಾವ್ ತರ ಇತ್ತು ಅಂದ್ರೆ ತುಂಬ ಕಡೆ visit ಮಾಡ್ ಅಂತಿತ್ತು but ಅದೆಲ್ಲ last moment ಗೆಲ್ಲ ಕೈಬಿಟ್ಟೋಯ್ತು ಅಂದ್ರೆ, ಕೆಲವೊಂದು places ಗೆಲ್ಲ ಹೋಗ್ಲಿಕ್ಕಾಗ್ಲಿಲ್ವ ಅಹ್ ಆತರ ಏನಾದ್ರು ಆಗಿರ್ಬೋದು so ಈವಾಗ ನಾವೊಂದು correct plan ಮಾಡ್ಕೊಂಡೇ ಹೋಗುವ. ಹೌದು ಯಾಕಂದ್ರೆ last time ನೋಡು lunch break ಸ ನಾವು ತುಂಬಾ ತಗೊಂಡಿದ್ವಿ ಅಲ್ಲಿಸ.

ಬೇರೆಕಡೆ ಹೋಗ್ಲಿಕ್ಕೆ ಸಿಗ್ಲಿಲ್ಲಈತರ ಎಲ್ಲ ಮೊದ್ಲೇ plan ಮಾಡ್ಬೇಕು first ಯಾವ್ಗ ಎಲ್ಲಿಗೆ ಹೋಗೋದು next ಎಲ್ಲಿಗೆ ಅಂತ plan ಎಲ್ಲ ಮಾಡಿ ಆಮೇಲೆ ಹೋಗ್ಬೇಕು. ಅದೇ correct , ಯಾಕಂದ್ರೆ morning ನಾವೊಂದು ಬೇರೆ ಕಡೆ tiffin ಮಾಡುದಕ್ಕಿಂತ ನಾವೇ ಮಾಡ್ಕೊಂಡು ಒಂದು ಕಡೆ ಎಲ್ಲಾದರೂ ಒಂದು place ಅಲ್ಲಿ ನಿಲ್ಸಿ, ಅಲ್ಲೇ ಏನಾದ್ರೂ tiffin ಮಾಡುದು, ಮಾಡುವಂತದ್ದು ಏನಾದ್ರೂ ಇದ್ರೆ. ನಮ್ಗೆ ಕೂಡ ಒಂದ್ ಸ್ವಲ್ಪ time consume ಅಹ್ ಮಾಡಿದಾಗೆ ಆಗ್ತದೆ ಅಲ್ವಾ so .

ಅದೇ ಒಳ್ಳೇದಲ್ವಾ. ಅದೇ ನೋಡುವಲ ಈಗ್ ಈಗ್ ಈಗ ಕೂಡ ಆತರನೆ ಒಂದು plan ಮಾಡುವಲಾ? ಹೌದು, next month ಮಾಡ್ವ next month ಒಂದ್ first week ಗೆ ಮಾಡುವ ಕೇಳುವ ಇವರತ್ರ friends ಹತ್ರ.

but ಒಂದು ರಶ್ಮಿತಕ್ಕ, ಏನಂದ್ರೆ ನಮ್ಗೆ week off ಎಲ್ಲ ಸಿಗುದಿಲ್ಲ ಅಲ್ವಾ ಅಂದ್ರೆ week days ಅಲ್ಲೆಲ್ಲ week off ಸಿಗ್ತದಲ್ವಾ ಕೆಲವರಿಗೆ ಅದನ್ನೆಲ್ಲ ಒಂದ್ ಸ್ವಲ್ಪ adjust ಮಾಡ್ಕೊಂಡು ಏನಾದ್ರೊಂದು plan ಮಾಡುವಾ ಅಂತ. ಹೌದು, ಅದನ್ನೆಲ್ಲ ಈಗ್ಲೇ ಮಾತಾಡ್ಬೇಕು week off ಅದೆಲ್ಲ correct ಒಂದ್ set ಮಾಡಿ. ಹೌದು, ನೀವು ನಿಮ್ team ಹತ್ರ ಕೇಳಿ, ನಾನು ನನ್ ನನ್ team ಹತ್ರ ಕೇಳ್ತೇನೆ, ಒಂದು plan ಮಾಡುವಲ್ಲ ಹಾಗಾದ್ರೆ? ಹೌದು, sunday ಯೆ ಇಡ್ವಾ ಪೂರ್ಣಿಮಾ. ಸ್ವಲ್ಪ ನಮ್ಗೆ ಒಳ್ಳೇದಾಗ್ತದೆ. ಹೌದದು, Sunday ಎಲ್ರಿಗೂ, ಅಂದ್ರೆ ಎಲ್ಲಾ process ಅಲ್ಲಿರುವವ್ರಿಗೆ ಕೂಡ okay ಅಂತ ಆಗ್ತದಲ್ವಾ? ಹೌದು ಅದೆ, Sunday ಇಟ್ರೇನೆ better .

okay ನೋಡುವ ಎಂತ ಅಂತ ಹಾ. ಅದೇ plan ಮಾಡುವ ರಶ್ಮಿತಕ್ಕ, ನೀವು ನಿಮ್ಮ team ಹತ್ರ ಕೇಳಿ, ಮತ್ತೆ ನಮ್ಗೆ ಹೇಳಿ ಆಯ್ತಾ?

ಸರಿ, okay ರಶ್ಮಿತಕ್ಕ ಹಾಗಾದ್ರೆ bye .

ಎಂತ ಗೊತ್ತುಂಟ ಜಯಾ, ನಾವು ಮೊನ್ನೆ ಪ್ರವಾಸಕ್ಕೆ ಹೋಗಿದ್ದೇವೆ. Office ಇಂದ ನಾವು ಹೋದದ್ದು. ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ office ಗೆ ಬಂದಿದ್ದೇವೆ. ಅಲ್ಲಿ ಬಸ್ ಇತ್ತು. ನಾವು ಬರುವಾಗ ಆನ್~ ಅನಿತಕ್ಕ ಬರ್ಲಿಲ್ಲ. ಅವರಿಗೆ ತಡ ಆಯ್ತು ಬರ್ಲಿಕ್ಕೆ. ಮತ್ತೆ ಅವರು ಇಪ್ಪತ್ತು ನಿಮಿಷ ತಡ ಆಗಿ ಬಂದದ್ದು. ಮತ್ತೆ ನಾವು ನಾಲ್ಕುವರೆಗೆ ಇಲ್ಲಿಂದ ಹೊರ್ ಆಹ್ ಹೋದು. ಮತ್ತೆ ಒಂದೊಂದು ಜಾಗದಲ್ಲಿ ಕೆಲವರು ನಿಂತಿದ್ರು. ಅವರನ್ನೂಸ ಆಹ್ ಕರ್ಕೊಂಡು ಹೋ~ ಹೋಗಿದ್ದೇವೆ ಮತ್ತೆ ನಾವು ಬೆಳಗ್ಗೆ ಅಲ್ಲಿ ಹತ್ತು ಗಂಟೆಗೆ ಮುಟ್ಟಿದ್ದು. ಮತ್ತೆ ಅಲ್ಲಿ ಕೆಲವು place ಗೆ ಹೋಗಿದ್ದೇವೆ ನಾವು first ಗೆ ಅದು ನೀರಿದ್ದು place ಗೆ ಹೋಗಿದ್ವು. ನೀರಂದ್ರೆ ಅದ್ ನೀ~ ಕಲ್ಲಿರ್ತದೆ ಅದ್ರ ಮೇಲೆ ನಾವು ನಡ್ಕೊಂಡು ಹೋಗ್ಬೇಕು. ನಾವು ಎಲ್ಲಾ ಆಹ್ ಸ್ನೇಹಿತರು ಕೈ ಹಿಟ್ಕೊಂಡು ಎಲ್ಲ ಹೋಗಿದ್ವಿ. ನೀರಿಗೆ ಹ~ ಆಟಾಡ್ಲಿಲ್ಲ just ನಾವು ನಡ್ಕೊಂಡು ಹೋದದ್ದು. ಮತ್ತೆ ಅಲ್ಲೊಂದು ಆನ್~ ಆನ್~ ನಮ್ಮ ಇಬ್ರು friends ಆನೆ ನೋಡ್ಲಿಕ್ಕೆ ಹೋ~ ಹೋಗಿದ್ರು ಅಲ್ಲಿಗೆ. ಮತ್ತೆ ಮತ್ತೆ ನಾವು ಅಲ್ಲಿ ಎಲ್ಲ ಆಹ್ ನೋ~ ನೋ~ ನೀರೆಲ್ಲ ನೋಡಿದ ನಂತರ ನಾವು ಊಟಕ್ಕೆ ಹೋಗಿದ್ವಿ. ಮತ್ತೆ ಆ ನಾವು ಊಟ ಆಹ್ food order ಮಾಡಿದ್ದೇವೆ. ನಮ್ದು ಎಲ್ಲಾ ತುಂಬಾ ಗಮ್ಮತಾಯ್ತು ಅಲ್ಲಿ. ಮತ್ತೆ last ಗೆ ನಾವು ಅಲ್ಲಿ Golden Temple ಅಂತ ಇತ್ತು ಅಲ್ಲಿಗೆ ಹೋದಿದ್ವಿ. ಆಹ್ ಅಲ್ಲಿ ಎಲ್ಲಾ ನೋಡಿದ್ದೇವೆ. ಆ ಎಲ್ಲಾ ತುಂಬ ಜನ ಇದ್ರು ಗಮ್ಮತಾಯ್ತು ಅಲ್ಲಿಂದ ಮತ್ತೆ ನಾವು ಕೆಲವು ಕೆಲವು ವಸ್ತುವನ್ನು ನಾವು ತೆಗೊಂಡಿದ್ದೇವೆ ಆಹ್ ಅಂದ್ರೆ chocolates ಮತ್ತೆ cap ಮತ್ತೆ ಕೆಲವು key chains ಮತ್ತೆ ಮನೆಯವರಿಗೆಲ್ಲ ಆಹ್ ಇದು tea powder ಎಲ್ಲ ತಕೊಂಡಿದ್ದೇವೆ. ಮತ್ತೆ last ಗೆ ನಾವು ಒಂದು park ಗೆ ಹೋಗಿದ್ವಿ. ನಾವು ನ್~ ಅದು park ಗೆ first time ಮೊದಲ ಸರಿ ಹೋಗ್ತಿದ್ದೆ ಇದ್~ ಇದ್ದದ್ದು ಆಹ್ ಅಲ್ಲಿ ಎಲ್ಲ ಆಹ್ ಒಳ್ಳೆದ್ದಿತ್ತು ತುಂಬಾ ಏನಂದ್ರೆ sceneries ಮತ್ತೆ garden ಎಲ್ಲಾ ಒಳ್ಳೆದ್ದಿತ್ತು. ನಾವು ತುಂಬಾ photos ಎಲ್ಲ ತೆಗ್ದಿದ್ದೇವೆ ಅಲ್ಲಿ. ಮತ್ತೆ ಅಲ್ಲಿ ಅಂದ್ರೆ color color ದ್ದು ಹೂವುಗಳ್~ ಹೂವುಗಳು ಎಲ್ಲ. ಅಲ್ಲಿ ಒಂದು photo ತೆಗೆಲಿಕ್ಕೆನೇ ಒಂದು ಖುಷಿ ಬೇರೇನೆ. ಮತ್ತೆ ನಾವು ಅಲ್ಲಿ reels ಎಲ್ಲ ಮಾಡಿದ್ವಿ. ನಾ~ ನಾನು ಮತ್ತೆ ನನ್ನ ಸ್ನೇಹಿತರೆಲ್ಲ. ಮತ್ತೆ ತುಂಬಾ ಗಮ್ಮತ್ ಮಾಡಿದ್ದಿವಿ. ನನ್ಗೆ ಅದು ಎಲ್ಲ ಇ~ ಇಷ್ಟ ತುಂಬಾ. Friends ಒಟ್ಟಿಗೆಲ್ಲ ಗಮ್ಮತ್ ಎಲ್ಲಾ ಮಾಡ್ಲಿಕ್ಕೆ jolly ಯಲ್ಲಿ ಇರ್ಲಿಕ್~ ಇರ್ಲಿಕ್ಕೆ ಎಲ್ಲ . ಹ್ಮ್ ಅದನ್ನು ನಮ್ಗೆ ಆ lockdown ಆದ ನಂತರ ನಾನಿದು first time ನನ್ನ friends ಎಲ್ಲ ಜೊತೆಗೆ ಹೋದ್~ ಹೋದದ್ದು. ತುಂಬಾ ದಿವ್ಸ ಆದ್ಮೇಲೆ ನಾವು ನಾವೆಲ್ಲಾ ಒಟ್ಟಿಗೆ ಹೋಗಿದ್ದೆ enjoy ಎಲ್ಲ ಮಾಡಿದ್ದೇವೆ. ಮತ್ತೆ last ಗೆ ನಾವು ಅಹ್ ಮನೆಗೆ ಹೋಗುವಾಗ ಹತ್ತು ಗಂಟೆ ಆಯಿತು. ನಾ~ ನಾವು ಇನ್ನೊಂದು plan ಮಾಡಿದ್ದೇವೆ ಬೇರೆ ಕಡೆಗೆ ಹೋಗ್ಲಿಕ್ಕೆ. ನೋಡುವ ಅದು ಅದು success ಆದ್ರೆ ನಾವು ಹೋಗ್ತೇವೆ.

hello ಚೇತನ್ .

ಚೆನ್ನಾಗಿದಿನ್ ಚೈತ್ರಾ ನೀನ್ ಹೇಗಿದ್ದೀಯ? ನಾನು ಚೆನ್ನಾಗಿದ್ದೀನಿ ಹಬ್ಬ ಜೋರ? ಹೌದೂ ಈ ಕಡೆ ಗಣೇಶನ್ ಹಬ್ಬ ತುಂಬಾ ಜೋರಾಗಿತ್ತು. ನಿನ್ ಕಡೆ ಹೇಗಿತ್ತು ಹಬ್ಬಾ? ನಂಗೂ ತುಂಬಾ grand ಆಗಿತ್ತು ಹಬ್ಬ. ಗೌರಿ ಗಣೇಶ ಎರಡೂ ಮಾಡ್ತೀವಿ ನಾವು. ಹೌದ, ನಮ್ ಕಡೆ ಕೂಡ ನಾವೂ ಎರಡು ಗೌರಿ ಗಣೇಶ ಹಬ್ಬನು ಮಾಡ್ತೀವಿ ಸಣ್ಣ ಕುಟುಂಬ ಎಲ್ಲ ಸೇರಿ ಚೆನ್ನಾಗಿ ಆಚರಣೆ ಮಾಡಿದ್ರ ? ಹೌದು ಮಾಡುದ್ವಿ. ಈ ಹಬ್ಬಕ್ಕೆ ಸ್ವಲ್ಪ ಕೆಲ್ಸ ಜಾಸ್ತಿ ಇರುತ್ತೆ ಅಲ್ವ. ಇದಕ್ ತಯಾರಿ ಮಾಡ್ಕೊಳೋದು ಎಲ್ಲಾನು ಸ್ವಲ್ಪ ಜಾಸ್ತಿನೇ ಇರುತ್ತೆ.

ನೀವ್ ಹೇಗೆ ಹಬ್ಬ ಆಚರಣೆ ಮಾಡಿದ್ರಿ? ನಮ್ಮ ಮನೇಲೂ ಚೆನ್ನಾಗಿ ಎಲ್ಲ ಕುಟುಂಬ ಸದಸ್ಯರು ಸೇರಿ ಚೆನ್ನಾಗಿ ಆಚರಣೆ ಮಾಡುದ್ವಿ, ಚೆನ್ನಾಗಿ ನಡೀತು ಹಬ್ಬ. ದೇವರ ಆಶಿರ್ವಾದ ಸಿಕ್ಕುತ್ತೆ ಅಂತ ಅಂದ್ಕೊಂತೀವಿ.

ಹೌದು ಒಳ್ಳೆದಾಗ್ಲಿ. ಮತ್ತೆ ಹೇಗ್ ನಡೀತು ಏನೇನ್ ಮಾಡಿದ್ರಿ ನಿಮ್ ಹಬ್ಬ ನಿಮ್ style ಅಲ್ಲಿ ಹಬ್ಬ? ನಾವು ಇದಕೆ ಒಂದು ವಾರದ ಹಿಂದೆಯಿಂದಾನೆ preparation ಮಾಡ್ತಾ ಇರ್ತೀವಿ.

ಮನೆ ಎಲ್ಲ ಸ್ವಲ್ಪ clean ಮಾಡ್ಕೊಳೋದು ಎಲ್ಲಾ ಇರತ್ತೆ.

ಆಮೇಲೆ ಹೋಗಿ ಗೌರಿ ಗಣೇಶಾನ book ಮಾಡಿ ಬರ್ತಿವಿ. ಈಗಲೇ ಅದೊಂದು method ಬಂದು ಬಿಟ್ಟಿದೆ. ಮೊದಲಿನಾಗೆ ಆವಾಗ್ಲೆ ಹೋಗಿ ಆವಾಗ್ಲೆ ತರಕಾಗಲ್ಲ. ಹೌದು ಈವಾಗೆಲ್ಲ ಹಾಗೆ ಮಾಡ್ಬೇಕಾಗುತ್ತೆ. ಅಲ್ಲಿ ಹೋಗಿ book ಮಾಡಿ ಬಂದು ಆಮೇಲೆ ಹೋಗಿ ಇಸ್ಕೊಂಡು ಬರ್ಬೇಕಾಗುತ್ತೆ ಹಬ್ಬದ ಹಿಂದಿನ್ ದಿವ್ಸ. ಹೌದು ಅದೇ ತರ ಹೋಗಿ book ಮಾಡ್ಬುಟ್ಟು ಬಂದಿ ಬಂದ್ವಿ. ಆಮೇಲೆ ಗೌರಿ ಹಬ್ಬದ ಹಿಂದಿನ್ ದಿನ ಮಾವಿನೆಲೆ ಬಾಳೆ ಕಂಬ ಎಲ್ಲ ತಗೊಂಡ್ ಬಂದ್ವಿ.

ಗೌರಿ ಹಬ್ಬದ್ ದಿನ ಬೆಳಿಗ್ಗೆನೇ ಎದ್ದು ನಮ್ದು ಹೆಣ್ ಮಕ್ಲಿದ್ದು ಕೆಲ್ಸ ಇದ್ದೆ ಇರುತ್ತಲ್ಲ ಗೊತ್ತಲ್ಲ.

ಮನೆಯೆಲ್ಲ ಗುಡ್ಸಿ ಒರ್ಸಿ ಎಲ್ಲ ಮಾಡಿ clean ಮಾಡಿ ಹಬ್ಬಕ್ಕೆ ready ಮಾಡಿ ಇಟ್ಟು ತೋರಣ ಕಟ್ಟಿ ,

ಏ ನಮ್ side ಗೌರಿ ಗಣೇಶ ಇಡೋದ್ರಿಂದ ದೇವ್ರ ಮನೇನಲ್ಲಿ ಜಾಗ ಸಾಲಲ್ಲ ಹಂಗಾಗಿ hall ಅಲ್ಲಿ ಸ್ವಲ್ಪ ಜಾಗ ಮಾಡಿರ್ತೀವಿ.

ಇನ್ನು ಅಲ್ಲಿ ಮಣೆ ಹಾಕಿ ಅದಾದ್ ಮೇಲೆ ಮಣೆ ಮೇಲೆ ಗೌರಿಯನ್ನ ಕೂರ್ಸಿ ಗಣೇಶನ್ನ ಇಡೋದಕ್ಕೆ ಸ್ವಲ್ಪ ಜಾಗ ಮಾಡಿರ್ತೀವಿ. ಯಾಕಂದ್ರೆ ಗ ಗಣೇಶ ಮಾರ್ನೆ ದಿನ ಬರೋದ್ರಿಂದ.

ಹೀಗಾಗಿ ಗೌರೀನ ಕೂರ್ಸಿ ಅಲಂಕಾರ ಮಾಡಿ ಬಾಳೆ ಕಂಬ ಕಟ್ಟಿ ಮನೆಗೆ,

ಹೌದಾ ? ಸರಿ. ಗೌರಿ ಹಬ್ಬಕ್ಕೆ ನಿಮ್ಮನೆಲಿ ಏನ್ ಹಬ್ಬದ ಅಡ್ಗೆ ವಿಶೇಷ? ನಮ್ ಮನೇಲಿ ಗೌರಿನೆಲ್ಲ ಕೂರ್ಸಿ ಅಲಂಕಾರ ಮಾಡಿ ಎಲ್ಲಾ ready ಮಾಡಿದ್ ಮೇಲೆ ಅಸ್ಟ್ರಲ್ಲಿ ಅಮ್ಮ ಹಬ್ಬ ಹಬ್ಬಕೆಂತ ಒಬ್ಬಟ್ ಮಾಡಿ ಇರ್ತಾರೆ. ಈ ಹಬ್ಬಕೆ ಬೇಳೆ ಹೋಲಿಗೆ ಮಾಡ್ಬಹುದು.

ಅಕ್ಕಿ ಕಡ್ಲೆ ಬೆಲೆ ಪಾಯ್ಸ ಮಾಡ್ಬಹುದು.

ಈ ಹಬ್ಬ್ದಲ್ಲಿ ಹೆಣ್ ಮದುವೆ ಆಗಿರೋ ಹೆಣ್ ಮಕ್ಳಿಗೆ ಬಾಗ್ನ ಕೊಡೋದು ವಿಶೇಷ.

ಮೊದಲ್ನೇ ವರ್ಷ ಮದುವೆ ಆಗಿ.

ಐದು ಐದು ಮರದ್ ಬಾಗ್ನ ಜೊತೆ ready ಮಾಡ್ಕೋಬೇಕು.

ಅವತ್ತು ಗೌರಿ ವ್ರತ ಪೂಜೆ ಆದ್ಮೇಲೆ, ಅಷ್ಟೋತ್ತರ ಪೂಜೆ ಎಲ್ಲ ಮಾಡಿ ಗೌರಿಗೆ ಈ ತರಹ ಹಣ್ಣಿಟ್ಟು ನೈವೇದ್ಯ ಮಾಡಿ,

ಅವತ್ತು sweet ಒಬ್ಬಟ್ಟು ಅಥವಾ ಅಕ್ಕಿ ಕಡ್ಲೆ ಬೇಳೆ ಪಾಯ್ಸ ಮಾಡಿರ್ತೀವಿ.

ಅದನ್ನಿಟ್ಟು ನೈವೇದ್ಯ ಮಾಡಿ,

ಅದಾದ್ಮೇಲೆ ಐದು ಜನ ಮುತ್ತೈದೆ ಯರಿಗೆ ಬಾಗ್ನಾನ್ ಕೊಡ್ಬೇಕು ಹೋಗಿ.

ನಾವೇ ಐದು ಮನೆಗೆ ಹೋಗಿ ಬಾಗ್ನ ಕೊಟ್ಟು ಬಾರೋ ತರ ಇದ್ರಲ್ಲಿರುದು ಶಾಸ್ತ್ರ.

ಹಾಗಾಗಿ ಹೋಗಿ ನಾವ್ ಒಂದು ಐದ್ ಜನಕ್ಕೆ ನೋಡಿ ಬಾಗ್ನ ಕೊಟ್ಟು ಬಂದು,

ಅದಾದ್ಮೇಲೆ ಮನೆಯವರೆಲ್ರು ಸೇರಿ, ಹಬ್ ದಡಿಗೆ ಊಟ ಮಾಡಿ,

ಇನ್ನ ಅವತ್ತಿಗೆ ಕೆಲ್ಸ ಎಲ್ಲಾ ಮುಗಿಯುತ್ತೆ, ಅಷ್ಟರಲ್ಲಿ ಮಾರ್ನೆ ದಿನ ಗಣೇಶನ ಹಬ್ಬಕ್ಕೆ ready ಮಾಡ್ಕೋಬೇಕು.

ಗಣೇಶನ್ ಹಬ್ಬದ್ ದಿನ ಬೆಳಿಗ್ಗೆ ಗೌರಿ ಪಕ್ಕ ಜಾಗ ಇಟ್ಟಿರ್ತೀವಿ ಬಿಟ್ಟಿರ್ತೀವಿ ನಾವು, ಗಣೇಶನ್ ಕುರ್ಸಕ್ಕೆ ಅಂತ.

ಗಣೇಶನ್ನ ಕೂರ್ಸಿ ಅದಾದ್ ಮೇಲೆ ಅಲಂಕಾರ ಮಾಡಿ

ಹೂವ ಹಣ್ಣು ಎಲ್ಲ ಏನ್ ಬೇಕು ಪೂಜೆಗೆ ಎಲ್ಲಾನು ಮಣೆ ಹಾಕಿ ಎಲ್ಲ ಜೋಡ್ಸಿಟ್ಕೊಂಡು,

ಅಷ್ಟ್ರಲ್ಲಿ ನಾವು ಅಲ್ಲಿ ಅಡುಗೆ ಮನೆಯಲ್ಲಿ ಆಗ್ಲೇ ready ಆಗ್ತಾ ಇರುತ್ತೆ.